ಕೆಂಪಾದ ಕಲರ್ ಮತ್ತೆ ಹಚಾ ಹಸಿರಾದ ಕಲರ್ ಕಾಣಸ್ತಾಇದೆ .

ಹಾಗೆ ಕೆಳಗಡೆ ಒಂದು ವೈಟ್ ಕಲ್ಲರ್ ಡಬ್ಬಿಯಿದೆ ಒಬ್ಬ ಹುಡುಗನ ಪಕ್ಕ ಒಂದು ಬಕೆಟ್ ಕೂಡ ಇದೆ ಹಾಗೆ ಮೇಲ್ಗಡೆ ವೈಟ್ ಕಲರ್ ಲೈಟ್ ಕೂಡ ಇದೆ ಹಾಗೆ ಬ ___

ಹಾಗೆಯೇ ಮೇಲುಗಡೆ ಗ್ಲಾಸ್ಸಿನಿಂದ ಮಾಡಿರುವಂತಹ ರಾಕ್ಗಳು ಕಾಣಿಸ್ತಾ ಇದೆ ಹಾಗೆ ಒಂದು ಫ್ಯಾನ್ ಒಂದು ಕಾಣಿಸ್ತಾ ಇದೆ ಪಕ್ಕದಲ್ಲಿ ಒಂದು ಪೈಪ್ ಕೂಡಾ --

ಹಾಗೆ ಸುಂದರವಾದ ಗ್ರಹವನ್ನು ಕಾಣಸ್ತಾಇದೆ

ಹಾಗೆ ಕೆಳಗಡೆ ಒಂದು ಡಬ್ಬಿ ಕಾಣಸ್ತಾಇದೆ.

ಈ ಚಿತ್ರದಲ್ಲಿ ನಮಗೆ ಒಂದು ಭಾರತ್ ಪೆಟ್ರೋಲಿಯಂ ಒಂದು ಗಾಡಿಯೊಂದು ಕಾಣಿಸ್ತಾಯಿದೆ. ಹಾಗೆ ಕೆಳಗಡೆ ಒಂದು ಬಕೆಟ್ ಇದೆ. ಹಾಗೆ ಹಿಂದ್ಗಡೆ ಒಂದು ಟೈಯ ರು ಕೂಡ --